ಹಾಗೂ ಅದರ ಹಿಂದೆ ಚಿಕ್ಕ ವಿಗ್ರಹಗಳು ಸುತ್ತಮುತ್ತಲಿನ ವಾತಾವರಣ ತಂಪಾಗಿ ಕಾಣಿಸುತ್ತಿದೆ ಗಿಡ ಮರಗಳೆಲ್ಲ ಸುಂದರವಾಗಿದೆ.

ಈ ಬ್ಯಾಂಕಿನ ಹೆಸರು ಬ್ಯಾಂಕ್ ಆಫ್ ಬರೋಡ ಆಗಿದೆ.

ಇಲ್ಲಿ ಒಬ್ಬ ಹುಡುಗ ಆಟೋ ದಿಂದ ಕೆಳಗೆ ಇಳಿತ್ತಿದ್ದಾನೆ ಹಾಗೆ ಇದು ಯಾವುದು ಆಟವಾ ಆಟವಾಡುವಂತ ಜಗತರ ಕಾಣಸ್ತಿದೆ.

ಹಾಗೆ ಇದರ ಹಿಂದೆ ಇರುವ ಬಿಲ್ಡಿಂಗ್ ಕೂಡ ತುಂಬಾ ದೊಡ್ಡದ್ ಇದೆ.

ಇದರ ಸುತ್ತಮುತ್ತಲಿನ ವಾತಾವರಣ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಮತ್ತೆ ಹಾಗೂ ಗಿಡಗಳು ಕೂಡ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ --

ಇದು ನೋಡ್ ನೋಡಲಿಕ್ಕೆ ತುಂಬ ಪ್ರಾಚೀನ ಕಾಲದ್ ಇದ್ದಂಗ್ ಇದೆ ಇಲ್ಲಿ ಬಂದ್ಬಿಟ್ಟು ತುಂಬ ಮನೆಗಳು ಇರ್ಬೋದು ಇಲ್ಲಿ ತುಂಬ ಕಮ್ಮಿ ರೆಂಟ್ ಗೆ ನಾವು ಮನೆ ತಗೊಬೊಹುದು.

ಹಾಗೆಯೇ ಇಲ್ಲಿ ತುಂಬಾನೇ ಜನರು ವಾಸಿಸುತ್ತಾರೆ. ಇಲ್ಲಿ ಒಂದ್ ಲೈಬ್ರರಿ ಆಗಿರ್ಬೋದು ತುಂಬ ಎಲ್ಲ ಚೀಪ್ ಗೆ ಸಿಗತ್ತೆ.

ಇದು ನೋಡಲಿಕ್ಕೆ ಮಾತೇ ಮೇರಿ ತರ ಕಾಣ್ತಿದ್ದರೆ ಅವ್ರು ಗಾರಲ್ಯಾಂಡ್ ಹಾಕಿದ್ದಾರೆ ಅವ್ರು ಯೇಸುಕ್ರಿಸ್ತನ ಅಹ್ ಎತ್ತಕೊಂಡಿತ್ತರ ಕಾಣತ್ತಿದೆ ಇದು ಒಂದುಕ್ಯಾಥೋಲಿಕ್ ಪೂಜಿಸುವಂತಹ ಚರ್ಚಾಗಿರಬಹುದು.

ಆ ನೀರು ಬಂದಿರುವಂತಹ ಫೌಂಟನ್ ತರ ಆಗಿರಬಹುದು ತುಂಬಾ ಕತ್ತಲಿದೆ ಇಲ್ಲಿ

ಮಾರ್ಕರ್ ಉಪಯೋಗದಿಂದ ಆ ಬೋರ್ಡ್ ಮೇಲ್ ಏನಾದ್ರೂ ಬರೆದು ಸೆಮಿನಾರ್ ಆಗಿರ್ಬೋದು ಆತರ ಏನಾದ್ರೂ ಹೇಳ್ಬೋದು.

ಇದೆಲ್ಲಾ ಪ್ರೈವೇಟ್ ಸ್ಕೂಲ್ಸ್ ಗಳಲ್ಲಿ ಇರುವ ಸಾಧ್ಯತೆ ಇದೆ.